ಅದ್ ಅವ ಕಟಿಂಗ್ ಮಾಡೋವ್ನಿಗ್ ಪುರ ಚಿಡ್ರಿ ಬಂದಂಗ್ ಆಗ್ಬಿಡತ್ ಬೈಯ ಆವಾ ಕಟಿಂಗ್ ಮಾಡ್ತತಾನ ಇಕಡಿ ಅವ್ರ್ ಫೋನ್ದಾಗ ಮಾತಾಡ್ಲರ್ತಾರ ಪುರ ಸಿಟ್ಟು ಬಂದ್ ಹೊಡ್ತ ಒಡಿಬೇಕ್ ಅನ್ನಿಸ್ತದ.

ಒಂದ ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟು ಏನವು ಈ ರೀತಿ ಬಟ್ಟೆ ಭಾರಿ ಅವು ನೊಡ ಬೈಯ ಬಟ್ಟಿ ಪುರಾ ಕರಾಬ್ ಅವು ಬಟ್ಟಿ.

ಏನ್ ಬಾಯಿ ಊಟ ಅನ್ನ ಸಾರು ಮತ್ತು ಚಿಕನ್ ಮಟನ್ ಅವ್ನೌನ ಬೈಯ ಹೆಳಪ್ಲೆನೆ ಇಲ್ಲ ಬೈಯ ಅದು ಟೇಸ್ಟ್ ಮಾಡ್ಬೇಕ್ ಬಾಯಿ.

ನಮ್ಮೂರನ್ಗ್ ಒಂದು ಚಾ ದುಕಾನ್ ಅತ್ ಬೈಯ್ ಮತ್ ನಮ ಏರಿಯಾ ದಂಗೆ ಅದ ಅದು ಬೈಯ್ ಭಾರಿ ಸ್ಪೆಷಲ್ ಅದ ಚಾ ಏನ್ ಅದ ಬೈಯ್ ದಿನ್ನಚಾ ಸೇಲ್ ಮಾಡಿ ಏನಿಲ್ಲ ಆವಾ ಬೈಯ್ ಇಪ್ಪತ್ತು ಇಪ್ಪತೈದು ಸಾವಿರ ಮಾಡ್ತಾನೆ ಬೈಯ್.